ಕಟ್ಟಡದ ಮತ್ತು ಎ ಅಲ್ಲಿ ಮೇಲ್ಗಡೆ ಒಂದು ಬೋರ್ಡನ್ನು ಹಾಕಿಟ್ಟಿದ್ದಾರೆ.

ವಿಳಾಸ ಬರದಿದೆ ಮೊಬೈಲ್ ನಂಬರ್ ಕೂಡ ಬರೆದಿದೆ.

ಅವುಗಳು ವಸ್ತುಗಳೆಂದರೆ ಬಿಸ್ಕಟ್ಸ ಗಳು ಪಾರ್ಲೆ ಜಿ ಬಿಸ್ಕಟ್ ಟ್ವೆಂಟಿ ಟ್ವೆಂಟಿ ಬಿಸ್ಕತ್ ಕ್ರೈ ಜೆಕ್ ನೀರಿನ ಬಾಟಲ ಗಳು --

ಬೋರ್ಡ್ನ ಮೇಲ್ಗಡೆ ಹಿಂದುಸ್ತಾನ್ ಮೆಡಿಕಲ್ ಜೆನೆರಲ್ ಸ್ಟೋರ್ ಅಂತ ಬರೆದಿದೆ.

ಶ್ರೀ ಕ್ಷೇತ್ರ ಜರನಿ ನರಸಿಂಹ ದೇವಸಾನ ಬೀದರ ಅಂತ ಬರೆದಿದೆ.

ಗಿಡ ಮರಗಳು ಕೂಡ ಕಾಣುತ್ತಾ ಇವೆ.

ಎದ್ರುಗಡೆ ಒಂದು ದೇವರ ಮೂರ್ತಿ ಇದೆ.

ಇಲ್ಲಿ ಬಹಳಷ್ಟು ಸೋಫಾ ಸೀಟ್ಸ ಗಳು ಇವೆ.

ಟೇಬಲ್ ನಾ ಮೇಲ್ಗಡೆ ಕಂಪ್ಯೂಟರ್ ಗಳು ಇವೆ.

ಇಲ್ಲಿ ಎದ್ರುಗಡೆ ಒಂದು ಬೋರ್ಡ್ ಇದೆ ಬೋರ್ಡ್ ನ ಮೇಲ್ಗಡೆ ಪಾರ್ವತಿ ಕೀರಾಣ ಸ್ಟೋರ್ ಎಂದು ಬರೆದಿದೆ.

ಇಲ್ಲಿ ಎದ್ರುಗಡೆ ಒಂದು ಸ್ಟೇಜ್ ಇದೆ ಸ್ಟೇಜ್ ನ ಮೇಲ್ಗಡೆ ಮಹಿಳೆಯರು ಇದ್ದಾರೆ ಪುರುಷರು ಕೂಡ ಇದ್ದಾರೆ.

ಮತ್ತು ಇಲ್ಲಿ ಎದ್ರುಗಡೆ ಒಂದು ಪೈಪ್ ಇದೆ ಒಬ್ಬಳು ಮಹಿಳೆಯಳು ನೀರು ಹಾಕುತ್ತಿದ್ದಾಳೆ ಗಿಡಗಳಿಗೆ.

ಇಲ್ಲಿ ಎದ್ರುಗಡೆ ಬೋರ್ಡ್ಸ್ ಅನ್ನು ಹಾಕಿಟ್ಟಿದ್ದಾರೆ.

ಲೈಟಿನ ಕಂಬವಿದೆ ಲೈಟಿನ ಕಂಬಕ್ಕೆ ಬಹಳಷ್ಟು ವೈರ್ಸ್ ಗಳು ಕೂಡ ಇವೆ.

ಹಿಂದ್ಗಡೆ ಬಹಳಷ್ಟು ಹಚ್ಚ ಹಸಿರಿನಿಂದ ಕೂಡಿದ ಗಿಡಮರಗಳು ಕೂಡ ಇವೆ.

ಇಲ್ಲಿ ಎದ್ರುಗಡೆ ಒಂದು ಟ್ರ್ಯಾಕ್ಟರಿ ಇದೆ ಟ್ರ್ಯಾಕ್ಟರಿಯ ಮೇಲೆ ಒಬ್ಬ ಮನುಷ್ಯನು ಕುಳಿತುಕೊಂಡಿದ್ದಾನೆ.

ಬೋರ್ಡ್ ನ ಮೇಲ್ಗಡೆ ಅಂಗಡಿಯ ಹೆಸರು ಹಾಕಿಟ್ಟಿದ್ದಾರೆ.

ಪಲ್ಲಂಗನ್ನು ಇಟ್ಟಿ ಇಟ್ಟಿದ್ದಾರೆ ಅಲಮಾರಿ ಕೂಡ ಇವೆ.

ಇಲ್ಲಿ ಒಳಗಡೆ ಬಹಳಷ್ಟು ಲೈಟ್ಸ್ ಗಳು ಇವೆ.

ಮತ್ತು ಒಂದು ಬಟನ್ ನ ಬೋರ್ಡ್ ಇದೆ.

ಬಹಳಷ್ಟು ಕುರ್ಚಿಗಳು ಇವೆ ಟೇಬಲ್ಸ್ ಗಳು.

ಪಕ್ಕದಲ್ಲಿ ಒಂದು ಲೈಟಿನ ಕಂಬವಿದೆ ಅದಕ್ಕೆ ಬಹಳಷ್ಟು ವೈರ್ಸ್ಗಳು ಇವೆ.

ಹಚ್ಚಾಹಸಿರಿನಿಂದ ಕೂಡಿದ ಹುಲ್ಲುಗಳು ಕೂಡ ಇದೆ.

ಫೋಟೋ ಫ್ರೇಮ್ ಗಳು ಕೂಡ ಇವೆ.

ದೂರ ದೂರದಲ್ಲಿ ಗಿಡ ಮರಗಳು ಕೂಡ ಕಾಣುತ್ತಿವೆ.

ಇಲ್ಲಿ ಎದುರುಗಡೆ ಒಂದು ಬ್ಯಾನರ್ ಇದೆ ಬ್ಯಾನರ್ನ ಮೇಲ್ಗಡೆ ಮದಿನಾ ಎಲೆಕ್ಟ್ರಿಕಲ್ಸ್ ಅಂತ ಬರೆದಿದೆ.

ಇಲ್ಲಿ ಎದುರುಗಡೆ ಒಂದು ಬೋರ್ಡನ್ನು ಹಾಕಿಟ್ಟಿದರೆ.